ಇಲ್ಲಿ ಒಪೊಸಿಟ್ ಆಗಿ ದೊಡ್ಡ್ ರೋಡ್ ಇದೆ ಸುತ್ತಲೂ ಇಲ್ಲಿ ಗಾರ್ಡರ್ನ ನೈ ಫ್ಲವರ್ ಗಳು ಹೂವು ಗಿಡಗಳು ಇವೆ.

ಅಪ್ಸರ್ ಥಿಯೇಟ್ ಬಾಕ್ಸ್ ಆಫೀಸ್ ಅಂತ ಇದೆ ಬಿಲ್ಡಿಂಗು ಮುಂದೆಲ್ಲಾ ಮೆಟ್ಲುಗಳೆಲ್ಲ ಇವೆ ಕಂಬಿಗಳನ್ನೆಲ್ಲ ಸೆಟ್ ಮಾಡಿದರೆ. ಇಲ್ಲಿ ಕೌಂಟರ್ ಕೂಡ ಇದೆ ಬಾಕ್ಸ್ ಆಫೀಸ್ ಅಂತ--

ಟಿಕೆಟ್ ಕೌಂಟರು ಬೆಸ್ಟ್ ಪಿನ್ ಕೂಡ ಇಟ್ಟಿದ್ದಾರೆ ಕಂಬಿಗೆ ಕಟ್ಟಿದರೆ ಮತ್ತೆ ಇನ್ನೊಂದು ಸಾಲು ಕೌಂಟ್ರು ಓಪನ್ಮಾ ಡಿದರೆ.

ಫುಲ್ಲು ಕತ್ತಲು ಕೂಡ ಆಗಿದೆ ಇಲ್ಲೊಂದು ಗಾಡಿ ಪಾರ್ಕ್ ಅನ್ನ ಕೂಡ ಮಾಡಿದರೆ ಒಂದು ಮರ ಕೂಡ ಇದೆ ಬೆಳೆದಿದೆ ದೊಡ್ಡದು.

ಇಲ್ಲಿ ವರ್ಡ್ ಇದೆ ಇಲ್ಲಿ ಸ್ಕ್ಯಾನ್ ಅನ್ನ ಮಾಡುತರೆ ಎಕ್ಸ್ರೇ ಅನ್ನ ಮಾಡುಕೊಳ್ಳುತಾರೆ.

ಡೋರ್ಗಳೆಲ್ಲ ಇಟ್ಟಿದ್ದಾರೆ ಕಬೊಡ್ಗಳೆಲ್ಲ ಇದೆ ಮತ್ತೆ ಇಲ್ಲಿ ಉ ಸ್ಟ್ರೆಚರ್ ಕೂಡ ಇದೆ ಎಲ್ಲ ಮೆಷಿನ್ ಗಳೆಲ್ಲ ಇಟ್ಟಿದರೆ ಎಲೆಕ್ಟ್ರಿಕಲ್ ಮೆಷಿನ್ ಎಲ್ಲ ಸೆಟ್ ಮಾಡಿದರೆ.

ಸ್ಟೋರ್ ಮಾಡಿದರೆ ಮತ್ತೆ ಇಲ್ಲಿ ಮೇಲೆ ನಾಲ್ಕು ಕಿಟಕಿ ಕಾಣಿಸ್ತಾಯಿದೆ ಲೈಟ್ ಕೂಡ ಆನ್ ಮಾಡಿದರೆ ಗೋಡಾನ್ ಬಾಕ್ಸ್ ಫಿಟ್ ಮಾಡಿ ಇಟ್ಟಿದ್ದಾರೆ.